ಇದು ಬಂದೂ ಒಂದ್ ಬೆಟ್ಟ ಇಲ್ ಆಗಿರುತ್ತೇ ಗದ್ದೆ ತರನು ಕೂಡ ಇದೇ ಹೂವಾ ಎಲ್ಲ ಬಿಟ್ಟಿದೇ ಚೆನ್ನಾಗೂ ಕೂಡ ಕಾಣ್ತಿದೇ ಬೆಟ್ಟ ಎಲ್ಲ ಇದೇ. ನೋಡದಕ್ಕು ಕೂಡ ಚೆನ್ನಾಗಿದೇ.